ಒಂದು ಸುಂದರವಾದ ಬಣ್ಣಗಳಿಂದ ಈ ದೇವಸ್ಥಾನದ ಆವರಣಕ್ಕೆ ಬಣ್ಣ ಬಳಿಯಲಾಗಿದೆ ಗಣಪತಿ ದೇವ್ರು ನಾ ಎದುರು ಕಾಣಬಹುದು ಬಹುಶಃ ಗಣಪತಿ ದೇವಸ್ಥಾನ ಇರುವ ರೀತಿ ಅನುಸ್ತಾ ಇದೆ.

ಹೀಗೆ ಬೇರೆ ಬೇರೆ ತರದ ದಿನಬಳಕೆಗೆ ಬೇಕಾದಂತಹ ಮಸಾಲಾ ಪದಾರ್ಥಗಳನ್ನ ಇಲ್ಲಿ ನೇತಾಕಲಾಗಿದೆ ಈಚೆ ಹಾಗೆ ವಯರ್ ಕೂಡ ನಾವು ನೋಡಬಹುದು ಕರೆಂಟ್ ವಯರ್ ಎಳೆಯಲಿಕ್ಕೆ ಬೇಕಾಗು --